ಅ ಸಲ್ಮಾನ್ ಖಾನ್ ಇದ್ ಬಿಡಪ್ಪ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಏನ್ ಪೋಸ್ ಬಾರಿ ಕೊಟ್ಟಿ ಬಿಡು ಸಕ್ಕತ್ತಾಗಿದೆ ಪೋಸು . ಜಿಮ್ಮಿಗಿ ಅ ಇನ್ನೊಂದ್ ಸ್ವಲ್ಪ ಬಾಡಿ ಗೀಸ್ಸನ ಮಸ್ತ್ ಕಾಣಿಸ್ತೀತ.

ಇತ್ತ ಹೂವಿನಹಾರ ಡಾಕ್ಯುಮೆಂಟ್ ಎಲ್ಲಾ ನೋಡಿದ್ರೆ ಏನೋ ಒಬ್ಬ ಅಣ್ಣ ಮಾತಾಡ್ತಾನೆ.